ಇದು ಇನ್ನೂವರೆಗೂ ಪ್ರತಿಮೆ ಮಾಡಿದಂತೆಯೇ ಇದೆ. ಇದನ್ನು ಬಹಳಷ್ಟು ಸರಿಯಾಗಿ ಅವರು ಇಟ್ಟುಕೊಂಡಿದ್ದಾರೆ ಮತ್ತು ಇಲ್ಲಿ ಇದನ್ನು ನೋಡಲು ಜನರು ಕೂಡ ಬರುತ್ತಾರೆ.

ಈ ಎಲ್ಲ ಇಂಜಿನಿಯರ್ಸರು ದೊಡ್ಡ ದೊಡ್ಡ ಬಿಲ್ಡಿಂಗಳನ್ನ ಕಟ್ಟಿಸುತ್ತಾರೆ ಅಂತಸ್ತ್ ಮೇಲೆ ಅಂತಸ್ತ್ ಬಿಲ್ಡಿಂಗಳನ್ನು ಬಾಡಿಗೆಗಾಗಿ --

ಪ್ರತಿಯೊಬ್ಬರೂ ತಮ್ಮ ಮನೆಗೆ ಹಾಕಲು ಈ ಹಾಲುಗಳನ್ನು ಒಯ್ಯುತ್ತಾರೆ. ಅಮಾವಾಸ್ಯೆ ದಿನದಂದು ಪೂಜೆ ಮಾಡಲು ಕೂಡ ಒಯ್ಯುತ್ತಾರೆ.

ಮತ್ತು ವಾಲಿಬಾಲ್ ಫುಟ್ಬಾಲ್ ಪ್ಲೇ ಗ್ರೌಂಡ್ ಕೂಡ ಇರುತ್ತದೆ ಅಲ್ಲಿಗೆ ಎಲ್ಲರಿಗೆ ಪ್ರಾಕ್ಟೀಸ್ ಗಳನ್ನೂ ಮಾಡಿಸುತ್ತಾರೆ .

ಅಲ್ಲಿ ಆಟ ಕೂಡ ಆಡಬಹುದು ಕೆಲವರ ಮನೆಯ ಮುಂದೆಯೂ ಕೂಡ ಸ್ವಿಮ್ಮಿಂಗ್ ಫೂಲ್ ಗಳನ್ನು ಮಾಡಿರುತ್ತಾರೆ .